ಕೃತಿ ಯೋಗ ಕೇಂದ್ರದಿಂದ ಹನ್ನೆರಡು ಜನ ಯೋಗಾಭ್ಯಾಸ ಮಾಡ್ತಾ ಇದ್ದಾರೆ ಯೋಗ ಚಾಪೆ ಮೇಲೆ ಕೂತು ಎಲ್ಲರು ಒಂದೇ ಭಂಗಿಯಲ್ಲಿ ಪ್ರಾಣಾಯಾಮ ಮಾಡ್ತಾ ಇದ್ದಾರೆ.

ಇದು ಒಂದು ಖಾಲಿ ಜಾಗ ಇಲ್ಲೆಲ್ಲ ಗಿಡ ಮರ ಕಳೆ ಎಲ್ಲ ಬೆಳಕೊಂಡಿದೆ ಅದರ ಹಿಂದೆ ಒಂದು ತಡೆಗೋಡೆ ಇದೆ ಅದರ ಹಿಂದೆ ಒಂದು ಕಟ್ಟಡ ಇದೆ.

ಇಲ್ಲಿ ಸಿಮೆಂಟ್ ಇಟ್ಟಿಗೆಯಿಂದ ಮಾಡಿರೋ ಕಟ್ಟಡ ಇದೆ. ಇದು ಇನ್ನು ಪೂರ್ತಿಯಾಗಿ ಕಟ್ಟಿಲ್ಲ ಅಪೂರ್ಣವಾದ ಕಟ್ಟಡ ಇದು. ಇದರ ಎದುರುಗಡೆ ಇಬ್ರು ಕೂತಿದ್ದಾರೆ ಒಬ್ರು ಫೋನ್ ನಲ್ಲಿ ಮಾತಾಡ್ತಿದ್ದಾರೆ.

ಟಿ.ಟಿ. ಯಾವುದೊ ಒಂದು ಬೆಟ್ಟದ ಮೇಲೆ ಇದೆ.